ಈ ಚಿತ್ರದಲ್ಲಿ ಒಂದು ಬಿಳಿ ಬಣ್ಣದ ಶೆಡ್ಡನ್ನು ನೋಡಬಹುದಾಗಿದೆ ಮತ್ತು ಅನೇಕ ಜನರು ನಿಂತಿರುವುದನ್ನು ನೋಡಬಹುದಾಗಿದೆ ಒಂದು ಸ್ಕೂಟಿಯನ್ನು ನೋಡಬಹುದಾಗಿದೆ..

ಮತ್ತು ದೂರದಲ್ಲಿ ಬೆಟ್ಟ ಗುಡ್ಡ ಗಿಡ ಮರಗಳನ್ನು ಸಹ ಇಲ್ಲಿ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.